ಮತ್ತೆ ಬಾವಿ ಕಟ್ಟಾಕ ಬಹಳಷ್ಟು ಜನರು ಶ್ರಮ ಪಡ್ತಾರೆ ಅದರೊಳಗೆ ನೀರು ಬರತೈತಿ.

ಆಗ್ಲಿ ಗಂಡ್ಸ ಆಗಲಿ ಎಲ್ಲರೂ ನೋಡಾಕತ್ತಾರ ಮತ್ತ ಅದು .

ಇದು ಮಾಲ್ ಐತಿ ಮಾಲ್ ಒಳಗೆಲ್ಲ .]

ನೆರವು ಗ್ರೌಂಡ್ ವಳಗ ಆಟ ಅಡಾಕ ಕುಂತಾರ ಮತ್ತ ಎಲ್ಲ ರೀತಿಯ ಫೆಸಿಲಿಟಿ --